ಇದು ಬಂದ್ಬಿಟ್ಟು ಒಂದು ಗ್ಯಾಲರಿ ಸ್ಪೋರ್ಟ್ಸ್ ಅಂಗಡಿನೆ ಸ್ಪೋರ್ಟ್ಸ್ ಶಾಪ್ ಅಂತ ಹೇಳಬಹುದು ಎಲ್ಲಾ ಐಟಮ್ಸ್ ಕೂಡ ನೋಡಬಹುದು ಸ್ಪೋರ್ಟ್ಸ್ ಅಲ್ಲಿ ವಿನ್ ಆದ್ರೆ ಕೊಡ್ತಾರಲ್ಲ ದೊಡ್ಡ ದೊಡ್ಡ ಕಪ್ಪಿದೆ ಮುಂದೆ ಶೀಲ್ಡ್ ಇದೆ--